ಇಲ್ ನೋಡ್ರಿ ಇಮೇಜ್ ನಗೆ ನಮ್ಮ ಹಳ್ಳೀ ಕಡೆ ಎರಡ ಫ್ಲೋರ್ ಮನೆ ಕಟ್ಟೋಕೆ ಯೆಸ್ಟ್ ಕಷ್ಟ ಅಂತ ತೊರ್ಸಕ್ಹತೈತಿ.

ಕೆಳಗಿನ್ನ ಸಿಮೆಂಟ್ ಕಳ್ಸಿ ಅದಕ್ಕೆ ಸಪ್ಲೈ ಮಾಡಬೇಕು --

ಇಲ್ಲಬಂದ್ರೆ ಆಟೋಮ್ಯಾಟಿಕ್ ಆಗೀ ದುಡ್ಡ್ ತೊಕ್ಕೊಲಬೊದವ್ರು.

ಅಲ್ ನೋಡಬೋದು ನೀವು ಕಾರು ಆಟೋ ಬೈಕೆಲ್ಲ ನೋಡ್ ಹೆಳಬೋದ್ ಫುಲ್ ಫೇಮಸ್ ಐತಂತ.

ಇದು ರೈಸ್ ಮಿಲ್ಲು ಈ ಕಡೆ ರಳೊ ಜನಗಾಳಿಗ್ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ.

ಜನಕ್ಕೆ ಕ್ಲೀನ್ ಆಗಿ ಪ್ರೋಸೆಸ್ನ್ ಮಾಡಿ ಕೊಡ್ತಾರೆ ಎಲ್ಲ ಚೆನ್ನಾಗ್ ನಿಟ್ ಆಗ್ ಕ್ಲೀನ್ ಮಾಡಿ .

ಮತ್ತೆ ಬುಕ್ ಒದ್ ಅಭ್ಯಾಸ ಇರೋರು ಕೂಡ ಬಂದು ಏನಾದ್ರು ಒಡ್ಕೋಬೋದ ಇಲ್ಲಿ.

ಸೊ ನಮಗೆ ಬುಕ್ ಬುಕ್ ತೊಕೊಂಡ್ ಓದೋ ನಾಲೆಜ್ ಚೆನ್ನಾಗಿರತ್ತೆ ಯಾಕಂದ್ರೆ ಫೋನ್ನ ಅಲ್ಲಿ ಅದು ಇದು ಒದುವಾಗ --

ಆ ಅಡ್ಡ್ಸ್ ಗಿಡ್ಸ್ ಎಲ್ಲ ಅಟ್ರಾಕ್ಟ್ ಮಾಡ್ತಾ ಇರತ್ತೆ.

ಇದು ನೋಡ್ರಿ ಸಿಂಹದ್ ಮರಿ ಇದು ಕೇಜ್ ಅಲ್ಲಿ ಹಾಕಿಟ್ಟರ --

ಇದ್ ನೋಡುದ್ರೆ ಯಾವ್ದೋ ಸಣ್ನ ಅಲದ್ ತರ ಐತ್ ಇದು --

ಇದ್ ನೋಡ್ರೆ ಯಾವದೊ ದೊಡ್ಡ್ ಬಿಲ್ಡಿಂಗ್ ಇದು ಈದ್ ನಂಕಡೆ ಹಳ್ಳಿ ಕಡೆ ಆಗ್ಲಿ ಇಲ್ಲ ನಮ್‌ ಕಡೆ ಸಿಟಿ ಕುಡ ನೋಡಕ್ ಸಿಗಲ್ಲ ಇಂತವ ಬಿಲ್ಡಿಂಗ ದೊಡ್ಡ ದೊಡ್ಡು ಇರ್ತವೆ.

ಪ್ರೋಗ್ರಾಮ್ ಎಲ್ಲ ರೆಡಿ ಆದ್ಮೇಲೆ ಎಲ್ರು ಬಂದು ಎಂಜಾಯ್ ಮಾಡ್ಕೊಂಡ್ ಹೋಗ್ತಾರೆ ಬುಟ್ಟು --

ಬರಿ ಮಾನೆಲ್ಲಾಳೆಲ್ಲ ಇತ್ಕೊಬಾಡ್ದು ಹುಡುಗುರ್ನೆಲ್ಲ ಒಸ್ವಲ್ಪ ಒರಗಡೆನು ಕರ್ಕೊಂಡ್ ಒಬೇಕು.

ಇದ ನೋಡ್ರಿ ಫ್ಲವರ್ನ್ ಸ್ಟಾಲ್ ಹೂವಿನ ಅಂಗಡಿ.

ನೋಡ್ರಿ ಇದ್ಯಾವ್ದೋ ದೇವ್ರಿಗೆ ಪೂಜೆನ್ ಮಾಡ್ತಿದಾರೆ.

ಹುಡಗ್ರೆಲ್ಲಾ ಏನೋ ಅರೆಂಜ ಮಾಡಿದ್ದಾರೆ ಎಕ್ಸಿಬಿಷನ್ ತರಾ --

ಸಾರ್ಟ ಔಟ್ ಮಾಡಿ ಕೊಡ್ತಾರ್ ನಿಮಗೆ.

ಸರ್ವಿಸಿಂಗ್ ಬಗ್ಗೆ ಏನೆ ವರ್ಕ್ಸ್ ಇದ್ರೂ ನೀವೆಲ್ಲ ಇಲ್ಲೇ ಮಾಡ್ಸಕೊಲಂಬೊದು.

ವಾಷಿಂಗ್ಸ್ ಮಾಡ್ಕೊಡ್ತಾರೆ ಮತ್ತು ಕ್ಯಾಸ್ಲ್ಸ್ ಇನ್ಶೂರೆನ್ಸು .

ಇಲ್ಲಿನೋಡ್ರಿ ಬ ಬುಸ್ಸಿನ್ ಪಿಕ್ಚರ್ ಐತಿಲ್ಲಿ ನೀವ್ ನೋಡೋ ಬಸ್ಸು ಡೊರು ಅಷ್ಟೊಂದ್ ಚೆನ್ನಾಗಿಲ್ಲ.

ಇಲ್ಲೊಂದ್ರಿ ಇದ್ಯಾವ್ದೋ ಉರಗ ಇಸ್ಸನ್ನಹುಡುಗ್ರೆಲ್ಲಾ ಗವರ್ನಮೆಂಟ್ ಸ್ಕೂಲ್ ಹುಡುಗ್ರು.

ಚೆನ್ನಾಗಿರೋ ಒಳ್ಳೆ‌ ಒಳ್ಳೆ ಜಿಮ್ಗಳೆಲ್ಲ ಇರುತ್ತೆ ಇವು ನಿವು ಇವೆಲ್ಲ ಹೋಗಿ ಜಿಮ್ಗ್ ಹೋಗಿ ಯುಸ್ ಮಾಡ್ಕೊಳ್ಬೇಕು .

ಬೆಳಿಗ್ಹೋದಲ್ಲಿ ಇಂಥ ಶಚ್ಯುಯೆಶನ್‌ ಎಲ್ಲಾ ಎಂಜಾಯ್ ಮಾಡಬೇಕು ತುಂಬ ಚೆನ್ನಾಗಿರತ್ತೆ --

ಏನೋ ಒಂದು ಸ್ವಾಮೀಜಿಗಳು ಸೊಲ್ಯೂಷನ್ ಹೇಳ್ತಾರೆ ಅದ್ನ ಮಾಡಿದ್ರೆ --

ಈವಾಗ ಮಾಡ್ರನ್ ಸ್ಕೂಲ್ ಅಲ್ಲಿ ಸ್ಟೂಡೆಂಟ್ಸ್ ಗೆ ಇವೆಲ್ಲ ಗೊತ್ತಿರಲ್ಲ --

ಈ ರೋಯಾದಲ್ಲಿ ಬರಿ ಯಾರೋ ನಿಂತರೆ ಒಬ್ಬರ್ ಪೂಜಾರಿ ಮತ್ತ ಯಾರೊ ಮೇಲ್ಗಡೆಯೇವ್ರ್ --